ಆಮೇಲೆ ಈ ಆಟೋಗಳು ಈ ಕೂಟ್ರುಗಳು ಎಲ್ಲಾ ಓಡಾಡ್ ಬೇಕು ಅಂದ್ರೆ ಸ್ಯಾನೆ ಕಷ್ಟ ಆಯ್ತಿತ್ತು.

ಮಳೆಗಾಲ ಬಂದಾಗ ಕೆರೆ ಕಟ್ ಎಲ್ಲಾ ತುಂಬಕೋತ್ತಿತು.

ಆಮೇಲೆ ಬಟ್ಟೆಗಿಟ್ಟೆ ಒಗಿಬೇಕು ಅಂದ್ರೆ ಅಲ್ಲೆ ಒಗಿ ಬಟ್ಟೆ ಎಲ್ಲಾನು ಒಕ್ಕನ್ ಕೊಂಡು ಎಲ್ಲಾನು ಒಣಗ್ಸ್ ಎತ್ತ್ ಕೋ ಬತ್ತಿನು ಆಮೇಲೆ ಈ ರಜ ಸಿಕ್ಕತು ಅಂದ್ರೆ--

ನಮ್ಮೂರ್ ನಾ ಬಸ್ ಸ್ಟಾಂಡ್ ಮೂನಲ್ಲಿ ಒಂದು.

ಅದ್ಕ ಅವ್ನಗು ಲಾಭ ಇತ್ತಾ ಇನ್ನೇನ್ --

ಇಲ್ಲಾ ಅಂತ ಅಂದ್ರೆ ಎತ್ತಿನ್ ಗಾಡಿ ಇರತ್ತಿತ್ತು ಅರೆ ಈಗಿನ್ ಕಾಲದಲ್ಲಿ ಹಂಗೆಲ್ಲಾ ಬಸ್ಸು ಕಾರು ಎಲ್ಲಾ ಅದ.

ಈಗಿನ್ ಕಾಲದಲ್ಲಿ ಆಗಿದ್ದ ದೊಡ್ಡ್ ದೊಡ್ಡ್ ಹೊಟ್ಲ್ ಗಳು ಕಟ್ಟಿರ್ತರೆ ಹಾಗಿನ್ ಕಾಲದಲ್ಲಿ ನಮ್ಮ್ ಜನ ಇರಕ್ ಸೂರ್ ಇಲ್ಲಾ ಅಂತಿರು.

ಮಸ್ತ್ ಆಗಿ ಸೇರಿರು ಆಮೇಲೆ ಅದ್ಕೆಲ್ಲಾ ಮಿಣಕ್ ಮಿಣಕ್ ಅನ್ನ ಲೈಟ್ ನೆಲ್ಲಾ ಬಿಡತ್ತಿರು .

ಆಗ ಅಲ್ಲಿ ಮೀನ್ ಗಳೆಲ್ಲಾ ಮಸ್ತ್ ಆಗಿರತ್ವ್.

ಬೇಕಾರೆ ಅಲ್ಲೆ ಮನಿಕೋಬಹುದು ಅಷ್ಟಮಟ್ಟಿಗೆ ಇರುತ್ತೆ ಎಲ್ಲಾವ.

ನಮ್ಮೂರ್ ಆಚೆಗೊಂದು ಮಾರವ್ವ ನ್ ದೇವಸ್ಥಾನ ಅದ.

ಆಗ ಅದು ಎಂತದೋ ಒಂದು ಜಾಗದಲ್ಲಿ ನಿಲ್ಸಿರೋ ಕಣ --

ಹಬ್ಬ ಅರ್ಜುನ್ ಬಂತು ಅಂತ ಅಂದ್ರ ದೇವಸ್ಥಾನದಲ್ಲಿ ದೇವ್ರುಗ ಹೂವಿನ ಹಾರಗಳನೆಲ್ಲಾ ಹಾಕ್ ಬಿಟ್ಟು --

ಆಗ ನಮ್ಮೊವು ತಕೋ ಹೋಗಿ ಹೇಳ್ದಿ ಅದ್ಕ ನಮ್ಮ್ ಅವ್ವ ಅಂತಳ --

ಜೋಪಾನ್ ವಾಗಿ ಬನ್ನಿ ಅದು ಮನ್ ಷ್ಯನೇ ತ್ತಿನ್ ಕಂಡ ದಂತೆ ಹಂಗ್ ಅಂತ ಹೇಳೊವ್ವಳೇ ನಮ್ಮ್ ಅವ್ವ.

ನಾನು ನನ್ನ ಫ್ರೆಂಡ್ಸ್ ಇನ್ನ್ ಜೊತೆಯಲಿ ಟೂರ್ ಗೆ ಹೋಗಿದಿ ನಮ ಇಸ್ಕೂಲಿ ಕರ್ಕ ಹೋಗಿರು.

ಅದ್ ನೋಡಕ್ ಎಷ್ಟ ಚನ್ನಾಗಿತ್ತು ಗೊತ್ತಾ ಆಗ ನನ್ನ ಫ್ರೆಂಡ್ಸ್ ಗಳೆಲ್ಲಾ ಹೋಗಿ.

ಕಾಸ್ ಇಲ್ಲದಿರೋ ಬಡೋರ್ ಗ ಮನೇಲಿ ಅವ್ರು ಸಂತೋಷ ಅವ್ರ್ ಕಾಣ್ ತ್ತಿರು --

ನಾವು ಆಗ ಕುರಿ ಗಿರಿ ಹೊಡಕ್ ಹೋಗ್ ಬೇಕಾರ ರೈಲ್ ಯಾವದಾರ ದೇವಸ್ಥಾನ ಹೋಗಬೇಕಾರ --

ಆಹ್ಹ್ ತರಕಾರಿಗಳು ಕಾಳು ಕಡ್ಡಿ ಆಮೇಲ --

ಅಲ್ಲಿಗೆ ಇಲ್ಲಿಗೆ ಅಂತ ತಿರಗಂಗೆ ಇಲ್ಲಾ .

ನಮ್ಮ ಆಗಿನ್ ಕಾಲದಲ್ಲಿ ಈ ಫೋನು ಈ ಟಿ.ವಿ ಅದ್ ಯಾನು ಇರಲಿಲ್ಲಾ.

ಇಂತ ಗಾರ್ ಗೀರ್ ಯಾನು ಕಂಡಿಲ್ಲಾ ಗಾರ್ ಮಾತಲ್ಲಿ--

ಅದ್ರ ಮ್ಯಾಲ್ ನಂಗೆ ನಡೆಕ್ ಭಯ ಆಯ್ತದ್.

ಅದ್ನೇಲ್ಲಾ ಓದ್ ಬಿಟ್ಟು ನಾನು ಗೋವರ್ನಮೆಂಟ್ ಕೆಲ್ಸ್ ತಕೊತ್ತಿನಿ.

ನಾವು ಚಿಕ್ಕೋರ್ ಆಗಿದ್ದಾಗ ಎತ್ತಿನ್ ಗಾಡಿಲಿ ಹೋಯ್ ತಿಮು .

ಅವು ಹೋಯ್ ತಿರ್ ಬೇಕಾರ್ ಕಾಲಿನವು ಜಿಂಕ್ ಆನೆ ಎಲ್ಲಾನು ಕಾಣತ್ತಿವಿ ಆಮೇಲೆ ಆ ಜಿಂಕ್ ಮೇಲೆ ಮೈ ಮೇಲೆ ಚುಕ್ಕಿ ಇತ್ತಲ್ಲಾ.

ನೋಡಕ್ ಅಂತು ಎರಡು ಕಣ್ಣು ಸಾಲದೆ ಇಲ್ಲಾ .

ಮಾಡಿ ಮನೆ ಮೇಲೆ ಮಾಡಿ ಮನಿ ಇನ್ನೊಂದು ಮಾಡಿ ಮನೆ ಹಂಗ್ ಕಟ್ಟಿರ್ತರ್.

ಇನ್ನೇನ್ ಆ ಮಾಡಿ ಮನ ಬಾಣನೇ ಮೂರ್ಸ್ ಬಿಡಬೇಕು ಹಂಗ್ ಕಟ್ಟಿರ್ತರ್.

ನಮ್ಮೂರ್ ಲಿ ಕೇರಾ ಎಷ್ಟ ದೊಡ್ಡದಾಗದ್ ಗೊತ್ತಾ ಅದ್ನ ನೋಡಕ್ಕೆ ಒಂತರ ಚಂದಾ --